ಮತ್ತೆ ಆರ್_ಐ_ಓ ಅನ್ನ ಕಂಪನಿ ಅಲ್ಲಿ ನಾಲ್ಕು ರೆಡ್ ಕಲರ್ ಬಾಕ್ಸ್ ಕಾಣಸ್ತಾಯಿದೆ.

ಇದು ಶಾಲೆಯ ತರ ಕಾಣಿಸ್ತಾ ಇದೆ.

ಸಮುದ್ರ ಮತ್ತು ಆಕಾಶ ಕೂಡಿದಂತೆ ಕಾಣಿಸುತ್ತ ಇದೆ.

ಇದು ಒಂದು ಮಂಟಪ ತರ ದೇವಸ್ಥಾನ ಕಾಣ್ತಾ ಇದೆ.

ಪ್ರಧಾನ ಆರೋಗ್ಯ ಫೌಂಡೇಶನ್ ಅವರು ಫ್ರೀ ರೂರಲ್ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ.

ಇದು ಕೊಪ್ಪಳದಲ್ಲಿರ್ತಕ್ಕಂತ ಒಂದು ಅವಿನಾಶ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಶಾಪ್ ಇದೆ.

ಎಲ್ಲರೂ ಅವರವರ ಮೊಬೈಲಲ್ಲಿ ಗೇಮ್ಸ್ ತರ ಯಾವ್ದೋ ಒಂದು ಸಪರೇಟ್ ಸಪರೇಟ್ --

ತಮ್ಮ ತಮ್ಮ ಸಂಬಂಧಪಟ್ಟಂತ ವಿಡಿಯೋ ಗೇಮ್ಸ್ ಗಳ ಬಗ್ಗೆ ಹಾಕುತ್ತಾ ಇದ್ದಾರೆ ಅಲ್ಲೊಂದು ಡೋರ್ ಇದೆ.